ಇದು ಟೀ ಕುಡಿಯೋಕೆ ಅಥವಾ ಕಾಫಿ ಕುಡಿಯೋಕೆ ಬಳಸುವ ಒಂದು ಕಪ್ ಉ

ಇದು ಮದುವೆ ಮನೆ ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ ಅತಿಥಿಗಳು ಬರ್ಲಿ ಅಂದ್ಬಿಟ್ಟು ಚೇರ್ ಗಳೆಲ್ಲ ಹಾಕಿದ್ದಾರೆ. .